ಇದು ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಶೋರೂಮ್ ಅಂತ ಹೇಳ್ಬಹುದು ಇಲ್ಲಿ ಎರಡೆಂಡೆಯ ರೀತಿಯ್ ಅಂದ್ರೆ ಯೂಸ್ ಮಾಡಿರುತ್ಥಕಂತ್ತ ಒಬ್ಬ ವ್ಯಕ್ತಿ ಕಾರ್ ತಗೊಂಡಿರ್ತನೆ ಒಂದು --

ಮೇಲಿನ್ ನಯಕರವಾಗಿ ತಯಾರಿಸ್ತಕಂತ ಇವತ್ತಿನ ಜೆಂರೇಷನ್ ನ ಮಾಡೆಲ್ ಗಳಲ್ಲಿ ಇದನ್ನ ಕಾರಗಳನ್ನ ತಯಾರಿಸಿ ಬಿಟ್ಟಿದ್ದಾರೆ ಇದು ಹೊಸದಾದ ಶೋರೂಮ್ ಆಗಿದೆ.

ಹಾಗೆ ಇಲ್ಲಿ ಇತರೆ ಚಿನ್ನದಲ್ಲಿ ಮಾಡಿರ್ತಕಂತಹ ವಸ್ತುಗಳನ್ನೆಲ್ಲ ಇಲ್ಲಿ ಸರಿ ಮಾಡಿ ತಯಾರು ಮಾಡಿ ಇವರೇ ಕೈಯ್ಯಾರೆ ಮಾಡಿ ಇದನ್ನ ನಮ ಕೈಯಲ್ಲಿ ತಲು --

ಇವನು ರಾಜ ಒಬ್ಬ ರಾಜನ ಕೈಯಲ್ಲಿ ಖಡ್ಗವಿರುತ್ತೆ ಮತ್ತೆ ಅವನು ಹಾಕುವಂತ ಡ್ರೆಸ್ ತುಂಬ ಬೆಲೆ ಬಾಳುವಂತಾದಾಗಿರುತ್ತೆ.

ಇನ್ನೊಂದು ಬದಿಯಲ್ಲಿ ಒಂದ್ ಕೆಂಪನೆ ಬಣ್ಣವು ಸಹ ನಮಗೆ ಕಾಣ್ತದೆ. ಮುಂಭಾಗದಲ್ಲಿ ಲಂಟಾನ ಸಹಾ ಇಲ್ಲಿ ಬೆಳದಿದ್ ಅತಿ ಹೆಚ್ಛ್ವಾಗಿ ಬೆಳದಿದೆ ಇಲ್ಲಿ.

ಇದು ನೋಡಿ ನಿಮ್ಮ ವಾಹನಗಳಿಗೆ ಹಾಕ್ತಕ್ಕಂತ ಒಂದು ಟೈರ್ಗಳು ಅಂದ್ರೆ ಕಾರ್ಗಾಗಿರ್ಬಹುದು ಬೈಕ್ ಗಾಗಿರಬಹುದು ಸೈಕ್ಲಗಳ್ಗಗಿ

ಇಲ್ಲಿ ಹೊಸಬಗೆಯ ವಾಚು ಸಿಗುತ್ತದೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಇಲ್ಲಿ ಒಂದ್ ಒಂದ್ ರೀತಿಯ ಡಿಸೈನ್ಗ ಳ ವಾಚ್ಗ ಳು ಸಿಗುತ್ತವೆ ಮತ್ತೆ ಪ್ರೈಸ್ಗಳು ಒಂದಕ್ಕಿಂತ ಹೆಚ್ಚು ಕಡಿಮೆ ಇರುತ್ತೆ.

ದೊಡ್ಡ ಭಯಂಕ ಕಟ್ಟಡವಾಗಿ ಕಾಣ್ತ್ಇದೆ ಹೊರಬದಿಯ ಒಂದು ಭಾವ ಚಿತ್ರ ಅಂತ ಹೇಳಬಹುದು ಇದು ಯಾವ್ದೋ ಒಂದು ಅಜ್ಞಾನ ಕೇಂದ್ರ ಅಂತ ಹಾಕಿದರೆ ಇಲ್ಲಿ ಫ್ಲೆಕ್ಸ್ ಬೋರ್ಡ್ಗಳನ್ನೂ ಹಾಕಿದರೆ ಮೇಲ್ಗಡೆ ಛಾವಣಿಯಲ್ಲಿ ಹಂಚನ್ನು ಸಹ --

ಇದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶದ ಸ್ವಾತಂತ್ರ್ಯ ಇವರಿನಿಂದಲೇ ನಮ್ಮ ಭಾರತದ ದೇಶಕ್ಕೆ ಸಿಕ್ಕಿರ್ತಕಂತದ್ದು. ಅದಕ್ಕೆ ಅವರು ಪ್ರಶಾಂತವಾಗಿ ಒಂದು ಜಾಗದಲ್ಲಿ--